ಅಲ್ಲಕಯ್ಯಾ ಬೈಕ ಪೂಜೇ ಮಾಡ್ಬಿಟ್ಟು ನಿಲ್ಸದು ಬಿಟ್ಬಿಟ್ಟು ಇಂಗೂ ನಿಲ್ಸ್ಕದರ ಮನೆ ಮುಂದೆ ಇವತ್ತು ಆಯುಧ ಪೂಜೆ ಮಾಡ್ಬಿಟ್ಟು ಅಯ್ಯ ಸರಿಕನ್ ತಕ ಬೈಕ್ ನ --

ಬೈಕ್ ನ ಅಚ್ಚ್ಕಟ್ಟಾಗಿ ಪೂಜೆ ಮಾಡ್ಬಿಟ್ಟುವ ನಿಲ್ಸ್ಕಳೊದು ಮೂದೇವಿಗಳು ಏಯ್ ಸರಿಕನ್ ತಕಾಳಪ್ಪ ನೀವುವೇ ಏಯ್ --

ನೋಡಕ್ಕೆ ಒಂಥರಾ ಚೆಂದ ಹಳ್ಳಿ ಇದು ಒಂದ್ ಭಾರಿ ಅನುಕೂಲವಾಗಿರುತ್ತವೆ ಕಾಡ್ ಮಧ್ಯದಲ್ಲಿ ಈ ಥರ ಒಂದ್ ಆಣೆಕಟ್ಟು ಕಟ್ಬಿಟ್ರೆ--